ಇದು ಒಂದು ಪಾರ್ಕಿಂಗ್ ಏರಿಯಾ ಇಲ್ಲರಲ್ಲಿ ಒಂದು ದೊಡ್ಡ ಮರವನ್ನು ಗಮನಿಸಬಹುದು ಅದರಲ್ಲಿ ಬಿಳಿಯ ಪುಷ್ಪಗಳಿವೆ.

ಒಂದು ದ್ವಿಚಕ್ರ ವಾಹನಗಳಳ ಸರ್ವಿಸ್ ಸೆಂಟರ್ ಕರ್ನಾಟಕ ಬೈಕ್ ಸರ್ವಿಸ್ ಸೆಂಟರ್ ರಾಯಲ್ ಎನಪಿಲ್ಡ್ ಬಜಾಜ್ ಟಿ ವಿ ಎಸ್ ಯಮಹ ಎಂದು ಬರೆದಿರುವ ಬೋರ್ಡ್ ಅನ್ನು ಗಮನಿಸಬಹುದು.

ಎರಡು ಒಂದು ಸ್ಕುಟರ್ ಒಂದು ಬೈಕ್ ನ್ನು ಗಮನಿಸಬಹುದು.

ದೀಪಗಳನ್ನು ಗಮನಿಸಬಹುದು ಕಬ್ ಕಲ್ಲಿನ ಚೇರ್ ಗಳನ್ನು ಗಮನಿಸಬಹುದು ಮತ್ತು ರೋಡಿಗೆ ಪಾರ್ಕಿಂಗ್ ಟೈಲ್ಸ್ ಅನ್ನು ಹಾಕಲಾಗಿದೆ ಒಂದು ಈಚಲ ಮರವನ್ನು ಇಲ್ಲಿ ಗಮನಿಸಬಹುದು.

ಆಕ ಎರಡು ಅ ತೆಂಗಿನ ಮರದ ಅ ರೆಕ್ಕೆಗಳನ್ನು ಕಾಣಬಹುದು ಮಂದಿರದ ಮೇಲೆ ಅಳದಿ ಬಣ್ಣದ ಬಾವುಟವನ್ನು ಗಮನಿಸಬಹುದು.

ಇದು ಒಂದು ಗ್ಚಾಡೆಯ ರೀತಿ ಇರುವ ಇದನ್ನು ಗಮನಿಸಬಹುದು ಪಕ್ಕದಲ್ಲಿ ಒಂದು ಕಬ್ಬಿಣದ ಶೆಡ್ಡು ಎರಡು ಕಾರು ಮನುಷ್ಯರನ್ನು ಗಮನಿಸ--

ಲಕ್ಷಸ್ ಕಾರ್ ಶೋರೂಮ್ ನಂತೆ ತೋರುತ್ತದೆ ಇಲ್ಲಿ ಹೊಸದ ಎರಡು ಕಾರ್ ಗಳನ್ನು ಗಮನಿಸಬ --

ರೆಸ್ಟೋರೆಂಟ್ನಂತೆ ಕಾಣುತ್ತದೆ ಇಲ್ಲಿ ಹಲವಾರು ಕುರ್ಚಿ ಗಳಿವೆ.